ಡೈಲಿ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಹೋದ್ರೆ ಮನ್ಸು ಒಂಥರಾ ಶಾಂತಿಯಿಂದ ಇರುತ್ತೆ.

ರೆಡ್ ಕಲರ್ ಹೂವು ಮತ್ತೆ ಚೇರು ಅಲ್ಲಿ ಯಾರೋ ನಿಂಥಂಕೊಂಡು ನೋಡ್ತಿದಾರೆ. ಮತ್ತೆ ಎಷ್ಟ್ ಚೆನ್ನಾಗಿ ಕಾನಿಸ್ತಾಯಿದೆ ಅಲ್ಲಿ ಡೆಕೋರೇಷನ್ ಮಾಡಿದ್ದು. ಅದು ರೆಡ್ ಕಲರ್ದು ಮತ್ತೆ --

ಮತ್ತೆ ಅದು ಒಂದು ಗ್ಲಾಸ್ಸಿಂದ್ ಇದು ಇದೆ. ಅಲ್ಲಿ ನೀರು ಎಷ್ಟ್ ಚೆನ್ನಾಗಿ ಕಾಣಿಸ್ತಾಯಿದೆ ಮತ್ತೆ ಒಂದು ಲೈಟ್ ಹಾಕಿದ್ದಾರೆ.

ಇಲ್ ನೋಡ್ರಿ ಒಂದು ಗಾರ್ಡನ್ ಥರ ಇದೆ ಅಲ್ಲಿ ಆನೆ ಇದೆ ಆ ಆನೆ ಮೇಲೆ ಯಾರೋ ಒಬ್ರು ಪುಟಾಣಿ ಕೂತಿದೆ ಮತ್ತೆ ಇನ್ನು ಎಷ್ಟ್ ಜನ ನೋಡ್ ನಿಂತ್ಕೊಂಡ್ ನೋಡ್ತಿದಾರೆ.

ಇಲ್ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಚೇರ್ ಇಟ್ಟಿದಾರೆ ಆಕಡೆ ಮತ್ತೆ ಯಾರೋ ಒಬ್ರು ಈಜತಾ ಇದಾರೆ. ಈ ಕಡೆ ಬ್ಯಾಗ್ ಬೊಟ್ಟ್ಲ್ಸ್ ಒಂದು ಎರಡು ಅಂತಸ್ತ್ ಮನೆ ಇದೆ. ಮತ್ತೆ ಈಕಡೆ ಒಂದು ಮರ ಇದೆ.

ಇಲ್ಲೊಡ್ರಿ ಇಲ್ಲಿ ದೇವಸ್ಥಾನ ಚೆನಾಗದ ನೋಡ್ರಿ ಅದು. ಗೇಟ್ ನೋಡ್ರಿ ಮತ್ತೆ ಈ ಕಡೆ ಆ ಕಾಂಪೌಂಡ್ ಎಷ್ಟ್ ಚೆನ್ನಾಗಿ ಕಾಣಸ್ತಿದೆ ಅಲ್ಲಿ ಗಣಪತಿ ಮೂರ್ತಿ ನೋಡ್ರಿ.

ಮತ್ತೆ ಇಲ್ಲಿ ಒಂದು ಬೈಕ್ ನಿಂತಿದ್ದು ಅಲ್ಲಿ ಒಂದು ಮನೆ ಮತ್ತೆ ಅಲ್ಲಿ ಮೇಲ್ಗಡೆ ಹೋಗೋದಿಕ್ಕೆ ಒಂದು ಸಿಡಿ ಅಲ್ಲಿಂದೆಲ್ಲಾ ವಾತಾವರಣ ಮತ್ತೆ ಅಲ್ಲಿ ಅಷ್ಟು ಹಸಿರು ಹಸಿರಾದಂಥ ಗಿಡಗಳು ಅಲ್ಲಿ ಒಂದು ಆಕಳು --

ಇಲ್ನೋಡ್ರಿ ಒಂದು ಹೊಳಿ ಕಾಣಾಕತ್ತದ. ಆ ಹೊಳಿ ಒಳಗ ಕಲ್ಲು ಕಲ್ಲು ನೋಡ್ರಿ ಹ್ಯಾಂಗ್ ಅದಾವ. ಅಲ್ಲಿ ಬಾ ಗಾರ್ಡನ್ ಇದೆ ಮತ್ತ ಇದು ನೋಡ್ರಿ ಹುಲ್ಲು ಹ್ಯಾಂಗ್ ಅದ ಮತ್ತ ಆ ಕಡಿ.

ಇಲ್ಲಿ ನೋಡ್ರಿ ಗಾರ್ಡನ್ ಕಣಕಥಾದ. ಆ ಗಾರ್ಡನ್ ಒಳಗ ಜೋಕಾಲಿ ಮತ್ತ ಇಲ್ಲೊಂದ್ ಏನೋ ಪರದೆ ಕಣಂಗ್ ಕಣಕಥಾದ. ಆ ಜೋಕಾಲಿ ಒಳಗೆ ಮಕ್ಲು ಆಟ ಆಡ್ತಿರೋದು ಮತ್ತೆ ಅಲ್ಲಿನ್ ಗಾರ್ಡೆನು --

ಇಲ್ ನೋಡ್ರಿ ಇಲ್ಲಿ ಕಾರ್ಗಳು ನೋಡ್ರಿ ಹೆಂಗ್ ನಿಂತವ. ಮತ್ತ ಆ ಕಡೆ ಯಾರೋ ಒಬ್ರು ಹೋಗತ್ತಿದಾರ. ಇಲ್ಲಿನ ಗಿಡಗಳು ಅಲ್ಲಿನ್ ಲೈಟು ಅಲ್ಲಿಂದ್ ಒಂದು ದೇವಸ್ಥಾನ ಇನೊ ಕಾರ್ಗಳು ನೋಡ್ರಿ ಎಷ್ಟ್ ನಿಂತವ.

ಈ ಕಡೆ ಇಂದ ಕಡಿವರೆಗಿ ಪ್ರಯಾಣ ಮಾಡತಾರ ಮತ್ತ ಅಲ್ಲಿ ಎಷ್ಟ್ ಆ ಪಕ್ಷಿಗಳನ್ನು ನೋಡ್ರಿ ಎಷ್ಟ್ ಚೆನ್ನಾಗಿ ಆಡ ಹರಡತಾವ್ ಮತ್ತೆ ಅಲ್ಲಿ ನಡಿ ಅಲ್ಲಿ ನೋಡ್ರಿ ಅಲ್ಲಿ .---